ಇವಾಗಂತೂ ಆಮ್ಲೋಸ್ಟ್ ನಮ್ಮ ಮಲನದಲ್ಲಿ ಎಲ್ಲರ ಮನೆಗಳಲ್ಲಿ ತೆಂಗಿನ ಮರಗಳನ್ನ ಬೆಳೆಸಿತ್ತಾರೆ ತೋಟದಲ್ಲಾಗಿರಬಹುದು ಮನೆಲಾಗಿರಬಹುದು ರೋಡ್ ಸೈಡ್ ತೆಂಗಿನ ಮರಗಳನ್ನ ಬೆಳೆಸಿರ್ತಾರೆ.

ಬಿಲ್ಡಿಂಗ್ ಮಯಾ ವಾಗ್ಬಿಟ್ಟಿದೆ ಎಲ್ಲ ಕಡೆ ಇವು ತುಂಬಾ ಗಟ್ಟಿ ಮುಟ್ಟಾಗಿ ಇರುವಂತವು ಅಂತ ಹೇಳ್ಬಹುದು.

ಇದು ಮೆನ್ಸ್ ವೇರ್ ಸೆಕ್ಷನ್ ಇದನ್ನು ನಾವು ಬಟ್ಟೆ ಅಂಗಡಿಗಳಲ್ಲಿ ಕಾಣಬಹುದು ಇಲ್ಲಿ ಅಹ್ ಹಂ ಗಂಡು ಮಕ್ಕಳಿಗೆ ಯಾವುದೇ ರೀತಿಯಾದಂತಹ--

ಹಾಗಾಗಿ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳಿಗೆ ಬಟ್ಟೆ ಅಂದ್ರೆ ತುಂಬಾ ಇಷ್ಟ.

ಇಲ್ಲಿ ಒಂದು ಟೇಬಲ್ ಇದೆ ಇಲ್ಲಿ ಒಬ್ಬರು ನಿಂತುಕೊಂಡು ಕೆಲಸ ಮಾಡುತ್ತಿದ್ದಾರೆ ಇಲ್ಲೆಲ್ಲಾ ಬಲೂನ್ ಗಳೆಲ್ಲ ಹಾಕಿದ್ದಾರೆ.

ಇಲ್ಲಿ ಒಂದು ಟೇಬಲ್ ಇದೆ ಇಲ್ಲಿ ಒಬ್ಬರು ನಿಂತುಕೊಂಡು ಕೆಲಸ ಮಾಡುತ್ತಿದ್ದಾರೆ ಇಲ್ಲಿ ಎಲ್ಲಾ ಬಲೂನ್ ಗಳು ಹಾಕಿದ್ದಾರೆ.

ಆಟ ಆಡಿದ್ದೇನೆ ಸ್ನಾನ ಮಾಡಿದೀನಿ ಹಲವಾರುಕಡೆ ಹೋದಲ್ಲಿ ನಾವು ಹೆಚ್ಚಾಗಿ ಕೆರೆಗಳನ್ನು ನೋಡಿಡಿವಿ ನದಿಗಳನ್ನು ನೋಡಿದ್ದೇವೆ.

ಅದರಲ್ಲಿ ಎಷ್ಟು ಈಗಿನ ಟೆಕ್ನಾಲಜಿ ಯೂಸ್ ಮಾಡಿರ್ತಾರೆ ಅಂದರೆ ಕಿಟಕಿಗಳಿಗೆ ನೆಲ ಚಲೋ ಮಾಡಬೇಕಾದ್ರು ಸಂ ಒನ್ ಟೆಕ್ನಾಲಜಿ ಯೂಸ್ ಮಾಡಿರ್ತಾರೆ ಯಾರಿಗೂ ಗೊತ್ತೇ ಆಗಲ್ಲ--

ಫ್ಯಾನು ಇದೆ ಇಲ್ಲಿ ಎಲ್ಲಾ ವಿದ್ಯುತ್ ಬಲ್ಪ್ ಗಳು ಇದೆ.

ಇಲ್ಲಿ ಫ್ಯಾನು ಇದೆ ಇಲ್ಲಿ ಎಲ್ಲಾ ವಿದ್ಯುತ್ ಬಲ್ಬ್ ಗಳು ಇವೆ.